ಈ ಚಿತ್ರದಲ್ಲಿ ನಾವು ನೋಡ್ತಿರೋದು ಏನಂದರೆ ಇಲ್ಲಿ ಒಂದು ಯೋಗಾಸನ ಚಿತ್ರವನ್ನ ನೋಡ್ತಿದ್ದೇವೆ ಮತ್ತು --

ಥು ಅದರ ಸುತ್ತ ಮುತ್ತಲು ಕೂಡ ಬೆಟ್ಟಗಳು ಇವೆ

ಉಮ್ಮ್ ಫೆಡ್ರಲ್ ಬ್ಯಾಂಕ್ ಮತ್ತು ಇಲ್ಲಿ ಎಲ್ಲ ತರಹದ ಅಂದರೆ ಅ ಸಾಲಗಳು ಆಗಿರಬಹುದು ಲೋನ್ ಗಳು ಆಗಿರಬಹುದು --

ಅದರ ಪಕ್ಕದಲ್ಲೇ ಒಂದು ಆಹ್ಹ್ ಕಾರ್ ನಿಲ್ಸಿದ್ದಾರೆ.

ಮಣ್ಣಿನ ಅಥವಾ ಸಿಮೆಂಟಿನ ಒಂದು ಆನೆಯನ್ನು ಮಾಡಿದ್ದಾರೆ.

ಅವರು ತಮ್ಮ ಕನಸನ್ನು ನನಸು ಮಾಡ್ಕೊಳ್ಳುದರಲ್ಲಿ ಅಂದರೆ --

ಶಿವಾಜಿಯನ್ನು ಆಹ್ಹ್ ಅವರು ಕೂಡ ನಮ್ಮ ಸ್ವಾತಂತ್ರಕ್ಕಾಗಿ ಹೋರಾಡಿದವರಲ್ಲಿ ಒಬ್ಬರು.

ತು ಇಲ್ಲಿ ಇಬ್ಬರು ಹುಡುಗರು ಅಂದರೆ ದೊಡ್ಡವರು ಅವರು ಸೈಕಲ್ ಮೇಲೆ ನಿತ್ಕೊಂಡು ಟ್ರೈ ಮಾಡ್ತಾ ಇದ್ದಾರೆ.

ಆಹ್ಹ್ ಒಂದು ಏನಾದ್ರು ತಪ್ಪು ಮಾಡಿದರೆ ಯೇಸುವಿನಲ್ಲಿ ಮುಂದೆ ನಿತ್ಕೊಂಡು ಒಂದು ಮೇಣದ ಬತ್ತಿಯನ್ನು ಹಚ್ಚಿ --

ಆಹ್ಹ್ ಇಲ್ಲಿ ಎಲ್ಲ ಜನರು ತಮ್ಮ ಗಾಡಿಗೆ ಪೆಟ್ರೋಲುಗಳನ್ನು ಹಾಕಿಸ್ಕೊಂಡು ಹೋಗ್ತಾರೆ.

ಆ ವ್ಯಕ್ತಿ ಆಹ್ಹ್ ಬಿಲ್ಡಿಂಗ್ ನ ಓನರ್ ಕೂಡ ಆಗಿರ್ಬಹುದು --

ಬೇರೆ ಕರುಗಳು ಏನಾದ್ರು ಡ್ಯಾಮೇಜ್ ಆದ್ರೆ ಅಥವಾ ಕಾರ್ ಏನಿದ್ರೂ ಕೆಟ್ಟಿದ್ರೆ ಇಲ್ಲಿ --

ತಮಗೆ ಏನು ವರ ಬೇಕು ದೇವರಲ್ಲಿ ಕೇಳುತ್ತಾರೆ.

ಬೇರೆ ಜನರು ಹಡಗನ್ನು ನೋಡದೆ ಇರುವವರು ಈ ತರ ಹಡಗನ್ನು ನೋಡಿ --

ಮತ್ತು ಈ ಬೆಟ್ಟವನ್ನು ನೋಡುವಾಗ ಆಹ್ಹ್ ಕಣ್ಣಿಗೆ ತುಂಬ ಸುಂದರವಾಗಿ ಕಾಣಿಸುತ್ತದೆ --